ಇದೊಂದು ಸುತ್ತಲೂ ಕಟ್ಟಡಗಳಿಂದ ಕೂಡಿದ ಇದೊಂದು ತುಂಬಾ ದೊಡ್ಡದಾದ ಬಿಲ್ಡಿಂಗ್ ಇಂದ ಕೂಡಿದ್ ನೋಡಲು ತುಂಬಾ ದೊಡ್ಡದಾಗಿ ಕಾಣಿಸುತ್ತಿದೆ.

ಇದೊಂದು ತುಂಬಾ ಎತ್ತರವಾದ ಕಟ್ಟಡವಾಗಿದೆ ನೋಡಲು ತುಂಬಾ ದೊಡ್ಡದಾಗಿದ್ದು ಎತ್ತರವಾಗಿದ್ದು. ಏಕದೇ ನೋಡಲು ತುಂಬಾ ದೊಡ್ಡದ್ದಾಗಿದೆ ತುಂಬಾ ಎತ್ತರವಾಗಿದೆ ಆ ಕಡೆ ಮರಗಳು ಇವೆ.

ಸುತ್ತಲೂ ಕೂಡಿದೆ ಬೈಕ್ ಗಳು ಇಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಇದೆ ಒಂದು ಒಂದು ನೋಟದ ಹಾಗೆ ಇದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಇದು ತುಂಬಾ ಇದರಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ.--

ಇದು ಒಂದು ತುಂಬಾ ದೊಡ್ಡದಾದ ಎತ್ತರವಾದ ಆಕರವಾಗಿದೆ ನೋಡಲು ತುಂಬಾ ಚೆನ್ನಾಗಿ ಎತ್ತರವಾದ ಆಕಾರ ಚೆನ್ನಾಗಿದ್ದು ತುಂಬಾ ದೊಡ್ಡದಾಗಿ ಕಾಣಿಸುತ್ತಾಯಿದೆ ಇದು ತುಂಬಾ ದೊಡ್ಡದಾಗಿ ಕಾಣ್ಣಿಸುತ್ತಿದೆ.